ಮೀ ಎಲ್ಲ ರೀತಿಯಲ್ಲು ನದಿಯು ಒಂದು ಪ್ರಯೋಚನಾಕಾರಿ ಆಗಿದೆ ಅನಾನುಕೂಲ ಅಂದರೆ ಇದನ್ನು ಅತಿ ಹೆಚ್ಚು ಪ್ಲಾಸ್ಟಿಕ್ ಬಳಕೆ ಮಾಡಿ ಅದನ್ನು ಒಗಸುತ್ತಿದ್ದರೆ ನದಿಗೆ ಹಾಕುತ್ತಿದ್ದಾರೆ ಆದ್ದರಿಂದ ನದಿ ಹಾಳುಆಗುತ್ತಿದ್ದೆ ಕಲುಷಿತವಾಗುತ್ತಿದೆ.

ಬ್ಯಾಂಕ್ ರಿಸರ್ವ್ ಬ್ಯಾಂಕ್ ಇಂಡಿಯಾ ದ --

ತುಂಬಾ ಚೆನ್ನಾಗಿ ಮಾಡುವ ಹುಣ್ಣುಮಕ್ಕಳು ಇದನ್ನು ಬಳಸು ಈ ವ್ರತವನ್ನು ಮಾಡುತ್ತಾರೆ.

ನದೀ ಅಲ್ಲಿ ಒಂದು ಕೊಳಚೆ ನೀರಾಗಿ ಕಾಣುತ್ತಿದ್ದೆ ಅಲ್ಲಿ ಇರುವ ಪ್ಲಾಸ್ಟಿಕ್ ತ್ಯಾಜ್ಯಗಳು ನೀರನ್ನು ಹೋಗಲಾಡಿಸಿ ಎಲ್ಲ ರೀತಿಯ ಮಾಲಿನ್ಯವನ್ನು ಉಂಟುಮಾಡುತ್ತಿದ್ದೆ ಹಳ್ಳಿಯಲ್ಲಿ ಹಾಗು ಸಿಟಿ ಯಲ್ಲಿ ಅಂತ ಕಾಣಬಹುದು ನಾವು ಒಂದು ರೀತಿಯ ನದಿಗಳಲ್ಲಿ --